ನಮ್ಮೂರಲ್ಲೂ ಈ ತರದ ಕೆರೆ ಇದೆ ಅಹ್ ಇಪ್ಪತ್ತು ವರ್ಷದಿಂದಾನು ಈ ಕೆರೆ ಯಲ್ಲಿ ನೀರೇ ಇಟ್ಟಿಲ್ಲ ಹೋದ್ ವರ್ಷ ತುಂಬಾ ಮಳೆ ಬಂದು--

ಉಪಯೋಗ ಆಗುತ್ತೆ ಇದರಲ್ಲಿ ಹೋಗೋದ್ರಿಂದ ರೈ ದೇಹಕ್ಕೆ ಹ್ಮ್ಮ್ ವ್ಯಾಯಾಮನು ಸಿಗುತ್ತೆ ಇದು ಖರ್ಚ್ ಇಲ್ಲದೆ ಓಡುವ ವಾಹನ.

ಆ ಗೊಂಬೆಗಳಿಗೆ ಹಾಕಿ ನೋಡಿದ್ ಮೇಲೆ ಆ ಮಕ್ಕಳುಗಳು ಹೆಚ್ಚಾಗಿ ತಗಳೊಕ್ ಇಷ್ಟ ಪಡ್ತಾರೆ.

ಹೀಗೆ ಇನ್ನು ನಾನಾ ತರದ ಬಟ್ಟೆಗಳು ಇಲ್ಲಿ ಸಿಗ್ತವೆ.

ಇದು ಜಿಮ್ಮು ಅಂದ್ರೆ ತಿಂದಿರೋ ಅನ್ನನಾ ಕರಗಿಸಕೊಸ್ಕರ ಬರೋದು ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೊಸ್ಕರ ಇಲ್ ಬರೋದು ಜಿಮ್ ಮಾಡಿ ಮಾಡಿ ಎಲ್ಲರು ಸತ್ ಹೋಗ್ತಾವ್ರೆ ಆದ್ರೂ ಅರ್ಥ ಆಗತಿಲ್ಲ.

ಇದು ಪಾರ್ಕ್ ಮಕ್ಕಳೆಲ್ಲ ಆಟ ಆಡೋಕೆ ಬರ್ತಾರೆ ಮತ್ತೆ ಇದು ಇಲ್ಲಿ ಬಂದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಪ್ರಶಾಂತವಾದ ವಾತಾವರಣ ಇಗುತ್ತೆ.